ಇಲ್ಲಿ ಕಾಣುತ್ತಿರುವ ದೃಶ್ಯದಲ್ಲಿ ಒಬ್ಬ ಅನೇಕ ವ್ಯಕ್ತಿಗಳು ಸೇರಿ ಕಾಂಕ್ರೀಟ್ ರಸ್ತೆಯನ್ನು ಅಥವ ಸ್ಲಾಬ್ ಅನ್ನು ಹಾಕುತ್ತಿದ್ದಾರೆ.

ಮತ್ತೆ ನಾವು ಅಲ್ಲಿ ನೋಡಬಹುದು ಅವರು ಚೆನ್ನಾಗಿ ಕೆಲಸವನ್ನು ಮಾಡುತ್ತಿದ್ದಾರೆ ಮತ್ತು ನಮಗೆ ಅದು ಸಂತೋಷವನ್ನು ಕೊಡುತ್ತದೆ ಆದ್ದರಿಂದ ನಾವು ಇದನ್ನು ತಪ್ಪಿಸಬಾರದು ನೋಡಿಕೊಂಡು--

ಇದು ಒಂದು ಗುಹೆ ತರ ನಮಗೆ ಕಾಣುತ್ತಿದೆ ಈ ಗುಹೆಯೂ ತುಂಬಾ ಪುರಾತನವಾದ ಗುಹೆಯಾಗಿದ್ದು .

ಈ ಗುಹೆಯಲ್ಲಿ ಅನೇಕ ಪ್ರಾಣಿಗಳು ಅಥವಾ ಮನುಷ್ಯರು ವಾಸಿಸುತ್ತಾರೆ ಯಾಕಂದ್ರೆ ಗುಹೆಯು ಮನೆಯ ರೀತಿಯೆ ವಾಸ್ತವ್ಯವನ್ನು ನಮಗೆ ಕಲ್ಪಿಸಿಕೊಡುತ್ತದೆ.

ಇದು ಒಂದು ಬೀಳ್ಕೊಡುವ ಸಮಾರಂಭ ವಾಗಿದ್ದು ಈ ಸಮಾರಂಭದಲ್ಲಿ ಅನೇಕ ಜನರು ಭಾಗವಹಿಸಿದ್ದಾರೆ.